ರಿಂಗ್ ಕೆಲ್ಸ್ ನಡೆದದ್ ರೀ ಸುತ್ತಮುತ್ತ ತೋಟ ಇದಂಗೆ ಕಾಣತ್ತದ್ ರೀ ಯಾಕಂದ್ರೆ ಸುತ್ತಮುತ್ತ ಬಾಳಿ ಗಿಡ ಅದು ಕಾಣತ್ತವ್ ಇಲ್ಲಾಂದ್ರೆ ತೋಟದ ಮನೆ ಕಟ್ಟೊತ್ತರ ಅಂತ ಅನ್ನಸುತ್ ರೀ ನೋಡದ್ರ ಅವ್ರು ಒಂದ್ ಛತ್ತ ಹಾಕತ್ತರಿ ಸೆಂಟ್ರಿಂಗ್ ಕೆಸ್ಲದವರು ರೀ ಇಲ್ಲೆಲ್ಲಾ ಕೆಲ್ಸ ಮಾಡಕ್ಕತ್ತರಿ ಅವ್ರ ಅವ್ರದು.

ಇದು ರೀ ನಾಗಾವಿ ಯಲಮ್ಮ ದೇವಸ್ಥಾನದ ಫೋಟೋ ಅದ್ ರೀ ಎದ್ರ ಅನ್ನ ದಾಸೋಹದ ಪುಣಿಗಳು ಅವರಿ ಇಲ್ವ್ ಸೈಡಿಗ್ ಅಂತ ಅಂದ್ರ ಒಂದು ನಾಗ್ ನಾಗರಾಜವು ಮೂರ್ತಿ ಅದ್ ರೀ ಅಹ್ ಕಟ್ಟಿ ಮೇಲೆ ಅಂತ ಅಂದ್ರೆ ಎರಡು ಕಂಬಗಳು ಅವರಿ ಕಂಬದ ಮೇಲೆ ದೀಪ ಹಚ್ಚತ್ತರಿ .

ಮದುವೆ ಮಂಟಪದ ಚಿತ್ರ ಅದ್ ರೀ ಆಜು ಬಾಜು ಎಲ್ಲಾ ಸಿಸ್ತಾಗಿ ಬಂದ್ ಬಿಗರಿಗೆಲ್ಲಾ ಕುಡ್ಲ ಅಂತ ಹೇಳಿ ಕುರ್ಚಿಗಳು ಜೋಡಸಿಟ್ಟಾರಿ ಎದ್ದ್ ರಂದ್ರ್ ಮದು ಮಕ್ಕಳಿಗೆ ಸಹಲಕ್ ಕುಂದ್ರ ಆಸನ ರೆಡಿ ಮಾಡಿ ಇಟ್ಟಾರಿ ಸುಂದರವಾದಂತಹ ಡೆಕೋರೇಷನ್ ಮಾಡ್ಯರಿ ಆಜುಬಾಜು ಎಲ್ಲಾ ತಬಲದವರು ಹಾರಮೋನಿಯಂ ಅದು ಬಾರಸೊರೆಲ್ಲಾ ರೆಡಿ ಅಲತಾರ್ .

ಓ ಸಪ್ಪೆ ಮರೆ ಹಾಕೋನ್ ನಿಂತ್ವ್ ರೀ.

ಇಲೊಂದು ಬಸ್ ಅದರಿ ಬಸ್ಸಿನ ತುಂಬಾ ಮಂದಿ ಕುಂತ್ತರಿ ಮಾಲ್ವಿ ಮಂದಿ ಕುಂತ್ತರಿ ಇನ್ ಏರ್ ಬೇಕು ಅನ್ಲಾತಾರ್ ಅಹ್ ಸುತ್ತ ಮುತ್ತ ಎಲ್ಲಾಗಿಡಗಳು ಇದು ಗಿಡ ಕಾಣ್ವತ್ತರಿ ಒಂದ್ ಇಷ್ಟು ಟ್ರಾಫಿಕ್ ಅದ್ವರಿ ಜನರೆಲ್ --